ಇದು ಒಂದು ದೇವಸ್ಥಾನ ದೇವಸ್ಥಾನಕ ಹೋಗಕೆ ಕ್ಯೂ ಇದೆ.

ಸುತ್ತು ಗ್ರೀನ್ ಕಲರ್ ಅಲ್ಲಿ ಕಾಣುಸ್ತಾ ಇದೆ ಸಾಯಂಕಾಲ ಆಗಿದ್ದರಿಂದ ಆಕಾಶದಲ್ಲಿ ಸ್ವಲ್ಪ ಆರೆಂಜ್ ಬ್ಲೂ ಕಲರ್ ಕಾಣಿಸ್ತಾ ಇದೆ.

ಇದೂ ಸ್ಕೂಲಲ್ಲಿ ಒಂದು ಪ್ರಾಜೆಕ್ಟ್ ಕೊಟ್ಟವ್ರೆ ಮಕ್ಕಳಿಗೆ ಪ್ರಾಜೆಕ್ಟ್ ಮಾಡ್ತಾ ಇದ್ದಾರೆ.

. ವೈಟ್ ಕಲರ ಗೋಡೆಗೆ--

ಈ ಕೆರೆಗೆ ಬ್ರಿಡ್ಜ್ ಹಾಕಿದಾರೆ ತುಂಬಾ ಜನ ಹೋಗ್ತಾವರೆ ಬರ್ತಾವ್ರೆ.

ಒಬ್ಬ ವ್ಯಕ್ತಿ ಫೋನ ಲ್ಲಿ ಮಾತಾಡ್ಕೊಂಡ್ ನಿಂತಿದ್ದಾರೆ ಒಂದು ಗಾಡಿ ನಿಲ್ಸಿದ್ದಾರೆ ಇಲ್ಲಿ ಪಕ್ಕದಲ್ಲಿ.

ದೇವ್ರನ ಜಾತ್ರೆ ಅಂತ ತಿಳ್ಕೊಂಡ್ದೆ ಬ್ಲಾಕ್ ಕಲರ್ ಶರ್ಟಿ ಇಬ್ರಾ ಹಾಕೊಂಡ್ ನಿಂತಿದರೆ.

ಒಂದ ಒಂದ ತಾತಪ್ಪ ಇದಾರೆ ವೈಟ್ ಕಲರ್ ಬಿಲ್ಡಿಂಗ್ ಎಲ್ಲಾ ಕಾನಸ್ತಾ ಇದೆ ಚಿಕ್ಕ ಮಕ್ಕಳು ನಿಂತ್ಕೊಂಡಿದ್ದಾರೆ.

ಟೈಯರ್ ಗಳಿದೆ ತುಂಬಾ ಜನ ನಿಂತ್ಕೊಂಡಿದಾರೆ ಗಾಡಿಗಳಿದೆ ಬಿಲ್ಡಿಂಗ್ ಗಳಿದೆ .